ಆ ಕಾಲದಲ್ಲಿ ಯಾವ ಜೆರಾಕ್ಸ್ ಅಂಗಡಿನೂ ಇರಲಿಲ್ಲ ಏನು ಇರ್ಲಿಲ್ಲ. ಈ ಕಾಲದಲ್ಲಿ ಎಲ್ಲ ಜೆರಾಕ್ಸ್ ಉ ಜೆರಾಕ್ಸ್ --

ಆಗೆಲ್ಲ ಪಾರ್ಲರ್ ಇರ್ಲಿಲ್ಲ ಈಗೆಲ್ಲ ಪಾರ್ಲರ್ ಗೆ ಹೋಯಿತಾರೆ ಇಬ್ರೌಯೆಲ್ಲ ಮಾಡ್ಸ್ಕೊಂತಾರೆ ನಾವು ಅಹ್ ಅಹ್ ಅಹ್ ಅಥರ ಎಲ್ಲ ಐಬ್ರೌ ಗಿಬ್ರೌ ಏನು ಮಾಡ್ಸ್ಕೊನಲ್ಲ